ಬೊಯೇಟಿಂಗ್ ಇದು ಬೋಟಿಂಗ್ ಮಕ್ಕಳ್ಳು ಮತ್ತು ಆಹ್ಹ್ ವಯಸ್ಸಿನಲ್ಲಿರುವ ಯುವಕ ಯುವತಿಯರು ಇಷ್ಟ ಪಡುವಂತಹ ಒಂದು ಬೋಟಿಂಗ್ .

ಇದು ಒಂದು ಭಯಾನಕ ಗುಹೆ ಕೆಲವೊಮ್ಮೆ ಈ ಗುಹೆಗಳಲ್ಲಿ ದೇವಾಲಯಗಳನ್ನು ಸಹ ನಿರ್ಮಿರಿಸುತ್ತಾರೆ. ಕೇಳುವಂದು ಗುಹೆಗಳ್ಳಲ್ಲಿ ಕಾಡು ಪ್ರಾಣಿಗಳು ವಾಸಿಸುತ್ತಿರುವುದು ನಾವು ಕಾಣಬಹುದು.

ಒಂದು ಕಡೆ ಭರ್ತಿ ಮಾಡಲು ಅಥವಾ ಠೇವಣಿ ಮಾಡಲು ಬಳಸುವಂತಹ ಒಂದು ಬ್ಯಾಂಕ್ ಆಗಿದೆ.

ನುಗ್ಗೆಕಾಯಿ ಟೊಮೇಟೊ ಈರುಳ್ಳಿ ಆಲುಗಡ್ಡೆ ಆಹ್ಹ್ ಎಲೆಕೋಸು ಇನ್ನು ಅನೇಕ ತರಹದ ತರಕಾರಿಗಳನ್ನು ನಾವಿಲ್ಲಿ ಕಾಣಬಹುದು.

ಇದು ಸಿನಿಮಾ ಮಂದಿರ ಸಿನಿಮಾ ಮಂದಿರಗಳಲ್ಲಿ ಜನರು ತಮ್ಮ ನೆಚ್ಚಿನ ನಾಯಕನ ಚಿತ್ರಗಳನ್ನು ನೋಡಲು--

ಇದು ಒಂದು ಚಿಕ್ಕದಾದ ದರ್ಗಾ ಅಥವಾ ಮಸೀದಿ ಎಂದು ಹೇಳಬಹುದು ಈ ಮಸೀದಿಯಲ್ಲಿ ಜನರು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ಆದರೆ ಪುರುಷರಿಗೆ ಮಾತ್ರ ಈ ಮಸೀದಿಯಲ್ಲಿ.

ತುಂಬಾ ವಿಶಾಲವಾಗಿದೆ ಮತ್ತು ವಿದ್ಯಾರ್ಥಿಗಳು ಇಲ್ಲಿನ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ

ಮುಸ್ಲಿಮರ ಮಸೀದಿಯನ್ನು ನಾವು ಹಿಂದೂಗಳ ದೇವಾಲಯದಂತೆ ದೇವಾಲ್ ಹಿಂ ಹಿಂದುಗಳಿಗೆ ಯಾವ ರೀತಿ ದೇವಾಲಯ ಪವಿತ್ರವಾಗಿರುತ್ತದೆ ಅದೇ ರೀತಿ --

ನೋಟಿಸ್ ಬೋರ್ಡುಗಳಲ್ಲಿ ಯಾವ ಯಾವ ಚಿಕಿತ್ಸೆಗೆ ಯಾವ ಯಾವ ಚಿಕಿತ್ಸೆಗೆ ಯಾವ ಯಾವ ವೈದ್ಯರು ನೋಡುತ್ತಾರೆಂದು ಮಾಹಿತಿಯನ್ನು ಬರೆದು ನೇತು ಹಾಕಿರುತ್ತಾರೆ ಈ ಮಾಹಿತಿಯ ಪ್ರಕಾರ ನಾವು ವೈದ್ಯರನ್ನು ಕಾಣಬಹುದು.

ಮುಸ್ಲಿಮರು ತಮ್ಮ ಅವರು ತಮ್ಮ ದೇವಾಲಯವನ್ನು ಮಸೀದಿ ಎಂದು ಕರೆದುಕೊಂಡಿದ್ದಾರೆ ಇದನ್ನು ದರ್ಗಾ ಎಂದು ಪವಿತ್ರ ಸ್ಥಳ ಎಂದು ಹೇಳಬಹುದು.